ನಾವು ಕಟಿಂಗ್ ಶಾಪ್ ಗೆ ಹೋದಾಗ ಕಟಿಂಗ್ ಮಾಡಸ್ತೀವಿ ಅಂದ್ರೆ ಚಾ ಅಂದ್ರೆ ಯಾವ್ಥರ ಸ್ಟೈಲ್ ಕಟಿಂಗ್ ಅದು ಇದು ನಮ್ಗೆ ಅದ್ರ ಬಗ್ಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ.

ಸೂಪರ್ ಅಗೈತೆ ಪ್ಲೇಸ್ ನಾವು ನಮ್ ಫ್ರೆಂಡ್ಸ್ ಎಲ್ಲ ಜಲಾಶಯಗಳಿಗೆಲ್ಲ ಹೋಗಿರ್ತೀವಿ.

ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಿರ್ತೀವಿ ಮದ್ ಮಧ್ಯೆ ಹೊಗಿ ಅಲ್ಲಿ ಎನ್ಜಾಯ್ ಮಾಡ್ಕೊಂದು ಬರ್ತಾ ಇರ್ತೀವಿ ಅಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ತೊಗೊತೀವಿ.

ಕಟಿಂಗ್ ಶಾಪ್ ಅನ್ನೋದು ಈಗಿನ ಕಾಲದಲ್ಲಿ ದೊಡ್ಡ ಮಾಡ್ಲಿಕ್ಕೆ ಒಳ್ಳೆ ಪ್ಲೇಸ್ ಇದು.

ಅಂದ್ರೆ ನಾವು ನಾಟಿ ಮಾಡಸ್ಬೇಕು ಫರ್ಸ್ಟ್ ಟೈಮ್ ನಾಟಿ ಮಾಡ್ಸು ಅಂದ್ರೆ ಫರ್ಸ್ಟ್ ಟೈಮ್ ಒಟ್ಟು ಇದಕ್ಕೆ ಒಟ್ಟು ಆದ್ಮೇಲೆ ನಾಟಿ ಮಾಡಸ್ಬೇಕು ನಾಟಿ ಅದ್ಮೇಲೆ ಕಳೆ ಕೀಳಸ್ಬೇಕು.

ಅದಕ್ಕೆ ಅದು ಊರಿಗೆ ಸಂತೆಮರಡಿ ಅಂತನೆ ಕಟ್ಬಿಟ್ಟಿದಾರೆ ಸಂತೆ ಅಲ್ಲಿ ಮಂಗ್ ಮಂಗಳವಾರ ನಡೆಯುತ್ತೆ ಈ ಥರ ಐಟಮ್ ಗಳು ಸಿಕ್ಕಲ್ಲ ಅಂತಿಲ್ಲ ಎಲ್ಲ ಸಿಕ್ಕತ್ತೆ.

ನಾವು ಫ್ರೆಂಡ್ಸ್ ಬರ್ಥ್ಡೇ ಗೆ ಎಲ್ಲರು ರೆಸಾರ್ಟ್ ಕಡೆ ಹೋಗಿರ್ತೀವಿ ಆ ರೆಸಾರ್ಟ್ಗ ಳಲ್ಲಿ ಹೋದೋಗ ಇದೆ ಸೇಮ್ ಟು ಸೇಮ್ ಇದೆ ಥರ ಪ್ಲೇಸಸ್ ಗ್ರೀನರೀಸ್ ಎಲ್ಲ ಇರತ್ತೆ.

ಒಳ್ಳೆ ಸೂಪರ್ ವೆದರ್ ಮನೆ ಅಂದ್ರ ಈ ಸೈಡ್ ಕಟ್ಕೋಬೇಕು ಒಬ್ರ ತಂಟೆ ಇರಲ್ಲ ಒಬ್ರ ತಕರಾರಿರಲ್ಲ ತುಂಬ ನೀಟಾಗಿರತ್ತೆ ಸ್ವಚ್ಚತೆ ಆ ಇರತ್ತೆ ಪ್ಲೇಸ್ ಇದು.